ಅಲ್ಲಿ ನಾವು ಒಂದು ಸಿಂಹವನ್ನು ನೋಡಬಹುದು ಸಿಂಹವನ್ನು ಒಂದು ಕೇಜಿನಲ್ಲಿ ಹಾಕಿರುವುದನ್ನು ಸಹ ನಾವು ನೋಡಬಹುದು. ಹಿಂದಿನ ಕಾಲದ ಮಕ್ಕಳಿಗೆ ಸಿಂಹವನ್ನು ಏನೆಂದು ಎಂದೇ ತಿಳಿಯುವುದಿಲ್ಲ ಅವರು ಒನ್ಲಿ ಮೊಬೈಲ್ ನಿಂದ ಮತ್ತು ಫೋಟೋಗಳ್ಳಲಿ ನೋಡಿರುವುದನ್ನು ನಾವು ಕಂಡಿರಬಹುದು.

ಪುಸ್ತಕಗಳನ್ನು ವಿಭಾಗಗಳನ್ನಾಗಿ ಮಾಡಿರುತ್ತಾರೆ ಮತ್ತು ಇಲ್ಲಿ ನಮಗೆ ಮಹಾನ್ ವ್ಯಕ್ತಿಗಳ ಸಾಧನೆಗಳು ಮತ್ತುಯ ಅವರ ದೇಯಗಳನ್ನು ತಿಳಿದುಕೊಳ್ಳಲು ಅವರ ಪುಸ್ತಕಗಳನ್ನು ಸಹ ಇಟ್ಟಿರುತ್ತಾರೆ ವಿದ್ಯಾರ್ಥಿಗಳಿಗೆ ಇದು ತುಂಬಾ---

ನಾವು ಒಂದು ಬಸ್ಸ ಅನ್ನು ನೋಡಬಹುದು ಬಸ್ಸ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರನ್ನು ಕೊಂಡ್ಯೊಯಲು ಸಹಾಯ ಮಾಡುವಂತಹ ಒಂದು ಸಾರಿಗೆ ವ್ಯವಸ್ಥೆಯಾಗಿದೆ ಬಸ್ಸ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಸಾರಿಗೆ ವ್ಯವಸ್ಥೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಸಹಾಯ ಮಾಡುವಂತಹ ಒಂದು --

ಈ ಚಿತ್ರದಲ್ಲಿ ನಾವು ಒಂದು ಮಕ್ಕ ಇಬ್ಬರು ಮಕ್ಕಳು ಜಾರಬಂದಡಿಯಲ್ಲಿ ಆಟವಾಡುತ್ತಿರುವುದನ್ನು ನೋಡಬಹುದು. ಈ ಬಂಡಿಯನ್ನು ನೋಡುತ್ತಿದ್ದರೆ ಇದು ಸುತ್ತ ಮುತ್ತ ಪಾರ್ಕ್ ಎಂದು ಅನಿಸುತ್ತಿದೆ. ಈ ಪಾರ್ಕಿನ ಸುತ್ತ ಮುತ್ತ ಹಚ್ಚ ಹಸಿರಿನಿಂದ ಕೂಡಿದ ದೊಡ್ಡ ದೊಡ್ಡ ಗಿಡ ಮರಗಳು ಬೆಳೆದಿದ್ದಾವೆ.

ದಲ್ಲಿ ನಾವು ಒಂದು ಸ್ವಿಮ್ಮಿಂಗ್ ಫುಲ್ ಅನ್ನು ನೋಡಬಹುದು ಸ್ವಿಮ್ಮಿಂಗ್ ಫುಲ್ ಸುತ್ತ ಮುತ್ತ ಹಚ್ಚ ಹಸಿರಿನಿಂದ ಕೂಡಿದ ದೊಡ್ಡ ದೊಡ್ಡ ಗಿಡ ಮರಗಳು ಬೆಳೆದಿದ್ದವೆ ಸ್ವಿಮ್ಮಿಂಗ್ ಫುಲ್ ‌ಎಲ್ಲರಿಗು ತುಂಬಾ ಇಷ್ಟವಾಗುವಂತ --

ಈ ಚಿತ್ರದಲ್ಲಿ ನಾವು ಕರಕುಶಲತೆಯನ್ನು ನೊಡಬಹುದು ತುಂಬಾ ಚೆನ್ನಾಗಿ ಇರುವಂತಹ ಕರಕುಶಲತೆಯಾಗಿದೆ ಈ ಕರಕುಶಲತೆಯನ್ನು ಬಿದಿರಿನಿಂದ ಮಾಡಿರುತ್ತಾರೆ ಬಿದಿರಿನಿಂದ ಹಲವು ಕರಕುಶಲತೆಯನ್ನು ಮಾಡಬಹುದು ಇದು ಒಂದು ಕಲೆಯು ಸಹ ಆಗಿರತ್ತದೆ .

ಇದು ಒಂದು ಹಳ್ಳಿಯ ವಾತವಾರಣವಗೆ ಆಗಿದೆ ಕಾಫಿ ಒಂದು ಪಾನೀಯವಾಗಿದೆ ಇದು ಒಂದು ತಂಪು ಪಾನೀಯವಲ್ಲ ಇದು ತಂಪು ಪಾನೀಯವಾಗು ಸಿಗುತ್ತದೆ.

ಸ್ಥಳಕ್ಕೆ ಹೋಗಲು ರೈಲು ತುಂಬಾ ಸಹಾಯಕವಾಗುತ್ತದೆ ಎಲ್ಲ ರೀತಿಯ ವರ್ಗದವರಿಗು ಇದು ಸಹಾಕವಾಗು --

ಇಲ್ಲಿ ನವೊಂದು ಬುಕ್ಸ್ ಅಂಗಡಿಯನ್ನು ನೋಡಬಹುದು ಈ ಬುಕ್ಸ್ ಅಂಗಡಿ ಹೆಸರು ಶ್ರೀ ರಾಜೇಶ್ವರಿ ಬುಕ್ಸ್ ಎಂದು ಇಲ್ಲಿ ಹಲವಾರು ರೀತಿಯ ಬುಕ್ಸ್ಗಳು ನಮಗೆ ಸಿಗುತ್ತವೆ ಇಲ್ಲಿ ಹಲವಾರು ಜನರು ಬುಕ್ಗ ಳನ್ನು ಕರಿದಿಸಿಕೊಳ್ಳಲು --